ಇದು ಕ್ರಿ ಕಾಂಕ್ರಿಟ ಮಿಷನ ವನ್ನು ತಯಾಸಿರಿ ತಿರ್ ತಿರುಳಿಸುವ ಕೆಲಸ ಮಾಡುತ್ತದೆ.

ಗುಹೆ ಒಳಗೆ ಪ್ರವೇಶ ದ್ವಾರವಿದ್ದು ಅಲ್ಲಿ ಒಂದು ಮಹಿಳೆ ಒಳಗೆ ಹೋಗುತ್ತಿರುವುದು ಕಾಣಿಸುತ್ತಿದೆ.

ಹಲವಾರು ಯುವಕರು ಮತ್ತು ಮಕ್ಕಳು ನದಿಯಲ್ಲಿ ಈಜುತ್ತಿದ್ದಾರೆ ಹಾಗೂ ಆಟವಾಡುತ್ತಿದ್ದಾ--

ಈ ಚಿತ್ರದಲ್ಲಿ ನಾವು ಒಂದು ರಸ್ತೆಯಲ್ಲಿರುವ ದೊಡ್ಡ ಮರಗಳ ಗುಂಪನ್ನು ನೋಡಬಹುದು.

ಮುಂದೆ ಒಂದು ವ್ಯಕ್ತಿ ಬಾಗಿಲು ಎದುರು ನಿಂತು ಏನಾದರೂ ಕೆಲಸದಲ್ಲಿ ತೊಡಗಿದ್ದಾನೆ.

ಈ ಚಿತ್ರದಲ್ಲಿ ಒಂದು ಸಣ್ಣ ಆಹಾರ ಅಂಗಡಿ ಅನ್ನು ಕಾಣಬಹುದು.

ಮತ್ತು ಕೆಲವೊಂದು ಪ್ಲಾಸ್ಟಿಕ್ ಸ್ಟ್ರಿಪ್ ಗಳಿಂದ ಕಟ್ಟಲಾಗಿದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಶಿಲಾ ಪರ್ವತದ ಎದುರು ಭಾಗದಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾರೆ.

ಈ ಫೋಟೋ ದ್ದಲ್ಲಿ ನೀವು ಪರ್ಫೆಕ್ಟ್ ಕಾರ್ ಕೇರ್ ಎಂಬ ಒಂದು ಕಾರು ಸೇವಾ ಕೇಂದ್ರವನ್ನು ನೋಡಬಹುದು.

ಕೆಲವು ಟೈಯರ್ ಗಳು ತಗ್ಗು ಗಾತ್ರದಲ್ಲಿ ಇದ್ದು ಸೈಕಲ್ ಅಥವಾ ಬೈಕ್ ಆಗಿ ಇರಬಹುದು.

ಅದೇ ದೃಶ್ಯಯು ಶಾಂತಿಯುತವಾದ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತದೆ.

ಬಲ ಭಾಗದಲ್ಲಿ ಮೇಕ್ ಅಪ್ ಅಥವಾ ತ್ವಚ ಚಿಕಿತ್ಸೆ ಉಪಕರಣಗಳು ಇದ್ದ--